ಗೇಟ್ ಹತ್ರ ಒಂದು ಎರಡು ಮೆಟ್ಟಲೇಕೆಗಳಿದೆ. ಅಲ್ಲಿ ಒಂದು ರೆಡ್ ಕಾರ್ಪೆಟ್ ಹಾಗೆ ಒಂದು ಕಾರ್ ಅನ್ನ ಕೂಡ ನಿಲ್ಲಸಿದ್ದಾರೆ.

ಇಲ್ಲಿ ನಾವು ಒಂದು ಗ್ಯಾರೇಜ್ ಅನ್ನು ನೋಡಬಹುದು ಇಲ್ಲಿ ವೈಟ್ ಕಲರ್ ನ ಎರಡು ಸ್ಕೂಟಿ ಗಳು ಹಾಗೆ ಒಂದು ಬೈಕ್ ಅನ್ನು ನಿಲ್ಲಿಸಿಕೊಂಡಿದ್ದಾರೆ ಹಾಗೆ ಇಲ್ಲಿ ನಾಲ್ಕು ಜನ ಹುಡುಗರು ರಿಪೇರಿ ಕೆಲಸವನ್ನು ಮಾಡುತ್ತಿದ್ದಾರೆ ಹಾಗೆ ವೈರ್ ಗಳು ಕೂಡ ಇದಾವೆ.

ಇಲ್ಲಿ ಒಂದು ಮಸೀದಿ. ಮಸ್ಜಿದ್ ಈ ಅರ ಅದ್ ಅಂತ ಬೋರ್ಡ್ ಅನು --

ಇಲ್ಲಿ ನಾವು ಒಂದು ಮಸೀದಿಯನ್ನ ನೋಡಬಹುದು ಸುತ್ತ ಕಾಂಪೌಂಡ್ ಇದೆ .